ಇಲ್ಲಿ ಬ್ಲೂ ಕಲರ್ ಶೀಟ್ ಹಾಕಿರೋ ಪ್ರೋಕಾರ್ ಗ್ಯಾರೇಜ್ ಕಾಣುಸ್ತಿದೆ.

ಮಹಿಳೆಯರು ಕ್ಯೂ ನಲ್ಲಿ ನಿಂತಿರೋ ಹಾಗಿದೆ ಒಬ್ರು ಫೋನ್ ಇಟ್ಕೊಂಡಿದ್ದಾರೆ.

ಕೆಲವು ಜನರು ಸೊಂಟದ ಮೇಲೆ ಕೈ ಇಟ್ಟುಕೊಂಡ್ ನಿಂತಿದ್ದಾರೆ ಸ್ವೆಟರ್ ಗಳನ್ನ ಹಾಕೊಂಡಿದ್ದಾರೆ.

ಇಲ್ಲಿ ಒಂದು ಮಲ್ಟಿ ಮಾರ್ಟ್ ಸೂಪರ್ ಮಾರ್ಕೆಟ್ ಇದೆ .

ಇಲ್ಲಿ ಸಂಕಲ್ಪ ರಫಲ್ ಸ್ಕ್ವೇರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ಮೆಟ್ಟಿಲುಗಳಿಗೆ.

ಇದು ಯಾವುದೊ ಒಂದು ವಸ್ತುವನ್ನು ತಯಾರು ಮಾಡಲು ರಾ ಮೆಟೀರಿಯಲ್ಸ್ ರೀತಿಯಲ್ಲಿ ಬಳಸುವುದಕ್ಕೆ ಸಿದ್ದವಾದಂತೆ ನಮಗೆ ಕಾಣಿಸುತ್ತಿದೆ.

ರೆಡ್ ಎಲ್ಲೋ ವೈಟ್ ಬ್ಲೂ ಕಲರ್ ಬಲೂನ್ಸ್ ಅಲ್ಲಿ ಡೆಕೋರೇಟ್ ಮಾಡಿದರೆ.

ಅದ್ರ ಮೇಲ್ಗಡೆ ಅಮೂಲ್ ಅಂತ ಬರ್ದಿದೆ.

ಗ್ರೀನ್ ಕಲರ್ ಏ ಫೋರ್ ಸೈಜ್ ಶೀಟ್ ಬಂಡಲ್ ಕಾಣಿಸ್ತಿದೆ.

ಒಂದು ಹಾರ್ಮೋನಿಯಂ ಕಾಣಿಸ್ತಿದೆ ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ ಅವೆರಡೂ ಒಂದು ಎರಡು ಬ್ಯಾಗಿನಲ್ಲಿದೆ.

ಹಿಂದೆಗಡೆ ಒಂದು ರೆಡ್ ಬ್ಯಾಗ್ ಕಾಣಿಸ್ತಿದೆ.

ಮರದ ಫೀಸ ಗಳು ಕಾಣುತ್ತಿದೆ ಫಾಂಟ ಬಾಟಲ್ ಕಾಣುಸ್ತಿದೆ.

ಇಲ್ಲಿ ಒಂದು ಬೆಟ್ಟ ಕಾಣಸ್ತಾಯಿದೆ ಮೇಲ್ಗಡೆ ಆಕಾಶ ಇದೆ.

ಪೆನಿಸುಲ ಹೈಟ್ ಸ್ವಂತ ಒಂದು ಕಂಪನಿ ಕಾಣಿಸ್ತಿದೆ ಅದರ ಮೇಲ್ಗಡೆ ನೆಟ್ ಹಾಕಿದ್ದಾರೆ.

ಇಲ್ಲಿ ನದಿಗೆ ಪೂಜೆ ಮಾಡುತ್ತಿದ್ದಾರೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಇದ್ದಾರೆ.

ಅಲ್ಲೇ ನೆಲದ ಮೇಲೆ ಎಲ್ಲ ಕೂದಲ್ ಬಿದ್ದಿದೆ ಒಂದು ರೆಡ್ ಕಲರ್ ಸ್ಪ್ರೇ ಬಾಟಲ್ ಕಾಣುಸ್ತಿದೆ.

ಹಿಂದೆಗಡೆ ನೆಲದ ಮೇಲೆ ತರಕಾರಿಯನ್ನು ಮಾರ್ತಿದಾರೆ ಒಂದು ಶಾಪ್ ಇದೆ ಅಲ್ಲಿ ಒಬ್ಬರು ಪಾತ್ರೆಯನ್ನು ಇಡ್ಕೊಂಡು ಕೂತಿದ್ದಾರೆ.

ಬ್ಲೂ ಕಲರ್ ಬಾಗಲ್ಗಳ ಕಾಣಿಸ್ತಿದೆ.

ಈ ಮ್ಯಾಟು ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಕೆಲವೊಂದು ಸಿಮಿಲರ್ ಆಗಿದೆ.

ಅದರ ಪಕ್ಕದಲ್ಲಿ ಒಂದು ಮೇನ್ ರೋಡ್ ಇದೆ ಅಲ್ಲಿ ಒಂದು ಹುಡುಗ ಹುಡುಗಿ ನಿಂತಿದ್ದಾರೆ.

ಪಕ್ಕದಲ್ಲೇ ಒಂದು ಅಂಗ್ಡಿ ಇದೆ ಅಲ್ಲಿ ಪ್ಯಾಕೆಟ್ಸ್ ಗಳನ್ನ ನೇತಾಕಿದ್ದಾರೆ.

ಫಿಶ್ ಶಾಪ್ ತರ ಕಾಣಿಸ್ತಿದೆ ವೈಟ್ ಶರ್ಟ್ ಹಾಕೊಂಡ್ ಒಬ್ರು ಮಾರಕ್ ಕೂತಿದ್ದಾರೆ.

ಒಂದು ಎತ್ತಿನ ಬಂಡಿ ತರ ಇದೆ ಒಬ್ರು ಬ್ಲೂ ಕಲರ್ ಶರ್ಟ್ ಹಾಕೊಂಡು ಒಳಗಡೆ ಕೂತಿರೋ ಹಾಗೆ ಕಾಣಿಸ್ತಿದೆ.

ರೆಡ್ ಗ್ರೀನ್ ಬ್ಲೂ ಅಲ್ ಒಂದಿದೆ ಪಿಂಕ್ ಗ್ರೇ ನಲ್ಲಿದೆ.

ಇಲ್ಲಿ ಒಂದು ಆಫೀಸ್ ಇದೆ ಒಂದು ಸಿಸ್ಟಮ್ ಆನ್ ಆಗಿದೆ.

ಒಂದು ಬ್ರೌನ್ ಕಲರ್ ಪ್ಲಾಸ್ಟಿಕ್ ಟೇಪ್ ಇದೆ ಪಿಂಕ್ ಕಲರ್ ಶರ್ಟ್ ಹಾಕೊಂಡು ಒಬ್ರು ನಿಂತಿದ್ದಾರೆ.

ಎರಡ ಎಲ್ಲೊ ಕಲರ್ ಟ್ರೇ ಇದೆ ಮೀನಗಳನೆಲ್ಲಾ ಗುಡ್ಡೆ ಹಾಕಿದಾರೆ.

ಅದರ್ ಹಿಂದೆ ಒಂದು ದೊಡ್ಡದಾದ ಬಿಲ್ಡಿಂಗ್ ಕಾಣಿಸ್ತಿದೆ.

ಫುಟ್ಪಾತ್ ಇದೆ ಎರಡು ಮರಗಳು ಕಾಣಿಸ್ತಿದೆ.

ಪೊಲೈಟ್ ಅಂತ ಬರ್ದಿದೆ ಡಿಸೈನ್ ಡಿಸೈನ್ ಹೂವಗಳನ್ನ ಚಿತ್ರ ಬಿಡಿಸಿದಾರೆ.

ಇಲ್ಲಿ ಒಂದು ಬುಕ್ ಸ್ಟೋರ್ ಇದೆ ಒಂದು ಸಿಸ್ಟಮ್ ಇದೆ.

ಥ್ರೀಲ್ದವೀಲ್ ಕಾಣುಸ್ತಿದೆ ಜಿಮ್ ಎಕ್ವಿಪಮೆಂಟ್ಸ್ ಕಾಣಿಸ್ತಿದೆ.

ಕೆಳಗಡೆ ಬ್ಲಾಕ್ ಕಲರ್ ನೆಲ ಇದೆ ಗ್ಲಾಸ್ ಇಂದ ಮಾಡಿರೋ ಬಾಗ್ಲುಗಳಿದೆ.

ತೆರ್ಲ ಬ್ರಿಕ್ ಆಸ್ಪೆಕ್ ಅಂತ ಬೋರ್ಡ ಲ್ಲಿ ಬ್ಲೂ ಕಲರ್ ಬರ್ದಿದೆ.